ನನ್ ಮಗ ಪ್ರಿ ಕೆಜಿ ಫಸ್ಟ್ ಇಯರ್ ಫಸ್ಟ್ ವ್ಯಾನ್ ಗ್ ಕಲ್ಸ್ಬೇಕು ಅಂತ ಅಂದಾಗ ತುಂಬಾ ಭಯ ಆಗ್ತಾ ಇತ್ತು ಎಲ್ ತಪುಸ್ಕೊಂಡ್ ಬಿಡ್ತಾನೋ ವ್ಯಾನ್ ಹತ್ತಕ್ ಬರತ್ತೋ ಇಲ್ವೋ

ಹ್ಮ್ ತುಂಬಾ ಇಷ್ಟ ನಂಗು ಇಷ್ಟ ನನ್ ಹಸ್ಬೆಂಡ್ ಗು ಇಷ್ಟ ಮಕ್ಳುಗೂ ಇಷ್ಟ ಪ್ರತಿ ವೀಕೆಂಡ್ ಬಂದಾಗೆಲ್ಲ ಅವರ್ ಅಪ್ಪಣೆ ಫಿಶ್ ಕರ್ಕೊಂಡ್ ಹೋಗಿ ಕೊಡಿಸ್ತಾರೆ ತಿನ್ಕೋ ಬರ್ತೀವಿ ಹೊರಗಡೆ

ಮನೇಲ್ ಮಾಡ್ತೀವಿ ಫಿಶ್ ಹಾ ಸಾಂಬಾರ್ ಇಷ್ಟ ಆಗಲ್ಲ ಇಲ್ಲೇ ಮಾಡ್ತಾರೆ ಇವರ್ ಇಲ್ ಹತ್ರ ಇರೋದ್ರಿಂದ ಅವರೇ ತೊಗೊಂಡ್ ಬಂದ್ ಮಾಡ್ತಾರೆ ಇಲ್ ಕ್ಲೀನ್ ಮಾಡಕ್ ಆಗಲ್ಲ ಅಂತಂದ್ರೆ ನಮ್ ಹಸ್ಬೆಂಡ್ ಕರ್ಕೊಂಡ್ ಹೋಗ್ ಕೊಡ್ಸ್ಬಿಟ್ ಬರ್ತಾ

ಫಿಶ್ ಫಿಶ್ ಚನಾಗಿರತ್ತೆ ತಿನ್ನಕ್ಕೆ ಆ ನಮ್ ಮಮ್ಮಿ ಚನ್ನಾಗಿ ಫಿಶ್ ಕರ್ರಿ ಮಾಡ್ತಾರೆ ನಂಗ್ ಫಿಶ್ ಕರ್ರಿ ಎಲ್ಲ ಮಾಡಕ್ ಬರಲ್ಲ ನಾವ್ ಮಾಡದ್ ಖಬಾಬ್ ಒಂದೇನೆ

ಕಾರ್ ಹ್ಮ್ಮ್ ನಮ್ ಪಾಪುಗೆ ಐದ್ ತಿಂಗ್ಳು ಇದ್ದಾಗ ಪಾಪುಗೆ ಮನೆ ದೇವ್ರುಗ್ ಕರ್ಕೊಂಡ್ ಹೋಗಕ್ಕೆ ನಂಜನ್ ಗುಡ್ ಹತ್ರ ತಗ್ಡಾವರು ಅಲ್ಲಿಗೆ ಕಾರ್ ಬಾವಿಗ್ ತೊಗೊಂಡ್ ಬಂದಿ ಹೋಗಿದ್ವಿ ಚನ್ನಾಗಿತ್ತು ಸೇಫ್ ಆಗಿತ್ತು ಆರಾಮಾಗಿತ್ತು ನಾಲಕ್ ಜನ ಆರಾಮಾಗಿ ಟ್ರಾವೆಲ್ ಮಾಡಿ ಬಂದಿದ್ವಿ.

ಮಂಡೇ ಬರಣ ಅಂತ ಅನ್ಕೊಂಡ್ವಿ ಹುಷಾರ್ ತಪ್ಪುಟ್ದ್ರಿಂದ ಹೋಗ್ಯಾಕ್ ಆಗಿಲ್ಲ ಮಕ್ಕಳಿಗೆಳ ಆಟ್ಟ ಆಡದಕೆ ಚನ್ನಾಗಿರುಥೆ ತುಂಬಾ ಮಕ್ಕಲಗಳು ಲೈಟಿಂಗ್ಸ್ ಯಲಾಯಿತು ನೈಟ್ ಆಗಿದ ರಿಂದ .